C ನಲ್ಲಿಯ ಇನ್ಹೆರಿಟನ್ಸ್ ಇನ್ C ಇನ್ಹೆರಿಟೆನ್ಸ್ ಇನ್ ಸಿಎ ಎನ್ನುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಇನ್ಹೆರಿಟೆನ್ಸ್ ಮತ್ತು ಇನ್ಹೆರಿಟೆನ್ಸ್ ನಲ್ಲಿನ ಪ್ರಕಾರಗಳನ್ನು ಕಲಿಯುವೆವು ನಾವು ಇದನ್ನು ಉದಾಹರಣೆಗಳ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಹಾಗೂ g ಕಂಪೈಲರ್ನ 461 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇನೆ
ನಾವು ಇನ್ಹೆರಿಟೆನ್ಸ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಒಂದು ಒಬ್ಜೆಕ್ಟ್ ಇನ್ನೊಂದು ಒಬ್ಜೆಕ್ಟ್ ನ ಗುಣಗಳನ್ನು ತನ್ನದಾಗಿಸಿಕೊಂಡಾಗ ಅದನ್ನು ಇನ್ಹೆರಿಟೆನ್ಸ್ ಎಂದು ಕರೆಯಲಾಗುತ್ತದೆ
ಇದು ಈಗಿರುವ ಕ್ಲಾಸನ್ನು ಮಾರ್ಪಡಿಸದೇ ಮರುಬಳಕೆ ಮಾಡುವ ಕ್ರಿಯೆಯಾಗಿರುತ್ತದೆ
ಇನ್ಹೆರಿಟೆನ್ಸ್ ನಲ್ಲಿಯ ಪ್ರಕಾರಗಳು ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಮಲ್ಟಿಪಲ್ ಲೆವೆಲ್ ಇನ್ಹೆರಿಟೆನ್ಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಮಲ್ಟಿಲೆವೆಲ್ ಇನ್ಹೆರಿಟೆನ್ಸ್ ಹೈಬ್ರಿಡ್ ಇನ್ಹೆರಿಟೆನ್ಸ್ ಇತ್ಯಾದಿ
ಮೊದಲು ಬೇಸ್ ಕ್ಲಾಸ್ ಮತ್ತು ಡಿರೈವ್ಡ್ ಕ್ಲಾಸ್ ಗಳೆಂದರೇನು ಎಂದು ನಾವು ತಿಳಿಯೋಣ
ಬೇಸ್ ಕ್ಲಾಸ್ ಎನ್ನುವುದು ತನ್ನದೇ ಆದ ಗುಣಗಳನ್ನು ಮತ್ತು ಕ್ರಿಯಾತ್ಮಕತೆಯನ್ನು ಹೊಂದಿದೆ
ಇದನ್ನು ಪೇರೆಂಟ್ ಕ್ಲಾಸ್ ಎಂದು ಸಹ ಕರೆಯಲಾಗುತ್ತದೆ
ಎಲ್ಲ ಒಬ್ಜೆಕ್ಟ್ ಗಳು ಪರಂಪರೆಯಾಗಿ ಪಡೆಯಬಹುದಾದ ಸಾಮಾನ್ಯವಾದ ಗುಣಗಳನ್ನು ಇದು ಹೊಂದಿದೆ
ಡಿರೈವ್ಡ್ ಕ್ಲಾಸ್ ಎನ್ನುವುದು ಚೈಲ್ಡ್ ಕ್ಲಾಸ್ ಆಗಿದೆ
ಡಿರೈವ್ಡ್ ಕ್ಲಾಸ್ ಎನ್ನುವುದು ಬೇಸ್ ಕ್ಲಾಸ್ ನ ಗುಣಗಳನ್ನು ಮತ್ತು ಕ್ರಿಯಾತ್ಮಕತೆಯನ್ನು ಪಾರಂಪರ್ಯವಾಗಿ ಇನ್ಹೆರಿಟ್ ಪಡೆಯುತ್ತದೆ
ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಏನು ಆಗಿದೆ ಎಂಬುದನ್ನು ನಾವು ನೋಡೋಣ
ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ನಲ್ಲಿ ಒಂದೇ ಒಂದು ಬೇಸ್ ಕ್ಲಾಸ್ ಮತ್ತು ಒಂದು ಡಿರೈವ್ಡ್ ಕ್ಲಾಸ್ ಗಳ ಅಗತ್ಯವಿದೆ
ಮಲ್ಟಿಪಲ್ ಇನ್ಹೆರಿಟೆನ್ಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಡಿರೈವ್ಡ್ ಕ್ಲಾಸ್ ಒಂದಕ್ಕಿಂತ ಹೆಚ್ಚು ಬೇಸ್ ಕ್ಲಾಸ್ ಗಳಿಂದ ಇನ್ಹೆರಿಟ್ ಮಾಡುತ್ತದೆ
ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ನಲ್ಲಿ ಅನೇಕ ಡಿರೈವ್ಡ್ ಕ್ಲಾಸ್ ಗಳು ಒಂದೇ ಬೇಸ್ ಕ್ಲಾಸ್ ನಿಂದ ಇನ್ಹೆರಿಟ್ ಮಾಡುತ್ತವೆ
ಮಲ್ಟಿಲೆವೆಲ್ ಇನ್ಹೆರಿಟೆನ್ಸ್ ಮಲ್ಟಿಲೆವೆಲ್ ಇನ್ಹೆರಿಟೆನ್ಸ್ ನಲ್ಲಿ ಸಬ್ ಕ್ಲಾಸ್ ಬೇರೆ ಕ್ಲಾಸ್ಗಳಿಗೆ ಬೇಸ್ ಕ್ಲಾಸ್ ನ ಹಾಗೆ ವರ್ತಿಸುತ್ತದೆ
ಮತ್ತು ಹೈಬ್ರಿಡ್ ಇನ್ಹೆರಿಟೆನ್ಸ್ ಹೈಬ್ರಿಡ್ ಇನ್ಹೆರಿಟೆನ್ಸ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಬಗೆಯ ಇನ್ಹೆರಿಟೆನ್ಸ್ ಗಳು ಸೇರಿಕೊಂಡಿವೆ
ಈಗ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ನ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಾನು ಇದನ್ನು ವಿವರಿಸುವೆನು
ನಮ್ಮ ಫೈಲ್ ನ ಹೆಸರು exam inheritcpp ಆಗಿದೆ ಎಂಬುದನ್ನು ಗಮನಿಸಿರಿ
ಈ ಉದಾಹರಣೆಯು ವಿದ್ಯಾರ್ಥಿಯ ಹೆಸರು ರೋಲ್ ನಂ
ಮತ್ತು ಮಾರ್ಕ್ಸ್ ಗಳನ್ನು ತೋರಿಸುವುದನ್ನು ಒಳಗೊಂಡಿದೆ
ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಬಳಸುತ್ತಿದ್ದೇವೆ
ಇಲ್ಲಿ ನಾವು ಸ್ಟುಡೆಂಟ್ ಎನ್ನುವ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಆಮೇಲೆ roll no ಎನ್ನುವ ಒಂದು ಇಂಟೀಜರ್ ವೇರಿಯಬಲ್ ಹಾಗೂ ನೇಮ್ ಎನ್ನುವ ಕ್ಯಾರೆಕ್ಟರ್ ಆರೇಯನ್ನು ಮತ್ತು ಸ್ಟುಡೆಂಟ್ ಎನ್ನುವ ಕ್ಲಾಸಿನ ಪ್ರೈವೇಟ್ ಮೆಂಬರ್ ಗಳಾಗಿ ಹೊಂದಿದ್ದೇವೆ
ಇನ್ಪುಟ್ ಮತ್ತು ಡಿಸ್ಪ್ಲೇ ಇವುಗಳು ಸ್ಟುಡೆಂಟ್ ಎನ್ನುವ ಕ್ಲಾಸಿನ ಪಬ್ಲಿಕ್ ಫಂಕ್ಶನ್ ಗಳಾಗಿವೆ
ಇಲ್ಲಿ ವಿದ್ಯಾರ್ಥಿಯ ರೋಲ್ ನಂ
ಮತ್ತು ಹೆಸರು ಗಳನ್ನು ಪಡೆಯಲು ನಾವು ಇನ್ಪುಟ್ ಎನ್ನುವ ಫಂಕ್ಶನ್ ಅನ್ನು ಬಳಸುತ್ತಿದ್ದೇವೆ
ಆಮೇಲೆ ರೋಲ್ ನಂ
ಮತ್ತು ಹೆಸರು ಗಳನ್ನು ತೋರಿಸಲು ಡಿಸ್ಪ್ಲೇ ಎನ್ನುವ ಫಂಕ್ಶನ್ ಅನ್ನು ನಾವು ಹೊಂದಿದ್ದೇವೆ
ಇಲ್ಲಿ exam inherit ಎನ್ನುವ ಇನ್ನೊಂದು ಕ್ಲಾಸನ್ನು ಪಡೆದಿದ್ದೇವೆ
ಇದು ಡಿರೈವ್ಡ್ ಕ್ಲಾಸ್ ಆಗಿದೆ
ಇದು ಸ್ಟುಡೆಂಟ್ ಕ್ಲಾಸ್ ನ ಫಂಕ್ಶನ್ ಹಾಗೂ ಡೇಟಾಗಳನ್ನು ಇನ್ಹೆರಿಟ್ ಮಾಡುತ್ತದೆ
ಆಮೇಲೆ ನಾವು ಸಬ್1 ಸಬ್2 ಸಬ್3 ಮತ್ತು ಟೋಟಲ್ ಗಳನ್ನು exam inherit ಎನ್ನುವ ಕ್ಲಾಸ್ ನ ಪ್ರೈವೇಟ್ ವೇರಿಯಬಲ್ ಗಳೆಂದು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ input exam ಮತ್ತು display exam ಇವುಗಳು ಪಬ್ಲಿಕ್ ಫಂಕ್ಶನ್ ಗಳಾಗಿವೆ
ಇಲ್ಲಿ ನಾವು exam inherit ಎನ್ನುವ ಕ್ಲಾಸ್ ಅನ್ನು ಕ್ಲೋಸ್ ಮಾಡುತ್ತೇವೆ
ಮೂರು ವಿಷಯಗಳ ಮಾರ್ಕ್ಸಗಳನ್ನು ಸ್ವೀಕರಿಸಲು ನಾವು input exam ಎನ್ನುವ ಫಂಕ್ಶನ್ ಅನ್ನು ಬಳಸುತ್ತಿದ್ದೇವೆ
ಇಲ್ಲಿ ಮೂರು ವಿಷಯಗಳ ಮೊತ್ತವನ್ನು ಕಂಡುಹಿಡಿಯಲು ನಾವು display exam ಎನ್ನುವ ಫಂಕ್ಶನ್ ಅನ್ನು ಬಳಸುತ್ತಿದ್ದೇವೆ
ಆಮೇಲೆ ನಾವು ಮೊತ್ತವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ exam inherit ಎನ್ನುವ ಕ್ಲಾಸ್ನ ಎಕ್ಸ್ ಎನ್ನುವ ಒಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ನಂತರ ಈ ಎಕ್ಸ್ ಎನ್ನುವ ಒಬ್ಜೆಕ್ಟ್ ಅನ್ನು ಬಳಸಿ ನಾವು ಎಲ್ಲ ಫಂಕ್ಶನ್ ಗಳನ್ನು ಕಾಲ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಟ್ಟಿಗೇ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ exam inheritcpp ಸ್ಪೇಸ್ ಹೈಫನ್ o ಸ್ಪೇಸ್ ಎಕ್ಸಾಮ್ ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
ನಂತರ exam ಡಾಟ್ ಸ್ಲ್ಯಾಷ್ ಎಕ್ಸಾಮ್ ಎಂದು ಟೈಪ್ ಮಾಡಿ ಮತ್ತು Enter ಅನ್ನು ಒತ್ತಿರಿ
ಇಲ್ಲಿ ಅದು ಹೀಗೆ ಕಾಣಿಸುತ್ತದೆ Enter ರೋಲ್ no ನಾನು 1 ಎಂದು ಕೊಡುವೆನು
Enter Name ನಾನು ಆರ್ಯ ಎಂದು ಎಂಟರ್ ಮಾಡುವೆನು
Enter ಮಾರ್ಕ್ಸ್ ಒಎಫ್ ಸಬ್ಜೆಕ್ಟ್1 ನಾನು 60 ಎಂದು ಕೊಡುವೆನು
ಸಬ್ಜೆಕ್ಟ್ 2 ನ್ನು 70 ಎಂದು ಮತ್ತು ಸಬ್ಜೆಕ್ಟ್ 3 ನ್ನು 80 ಎಂದು ಕೊಡುತ್ತೇನೆ
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ರೋಲ್ ನೋ is 1 ನೇಮ್ is ಆರ್ಯ ಮತ್ತು ಟೋಟಲ್ is 210 ಈಗ ನಾವು ಇದೇ ಉದಾಹರಣೆಯಲ್ಲಿ ಮಲ್ಟಿಲೆವೆಲ್ ಇನ್ಹೆರಿಟೆನ್ಸ್ ಎನ್ನುವುದನ್ನು ನೋಡುವೆವು
ನಾನು ಕೋಡನ್ನು ಈಗಾಗಲೇ ಟೈಪ್ ಮಾಡಿದ್ದೇನೆ
ನಾವು ನಮ್ಮ ಎಡಿಟರ್ ಗೆ ಮತ್ತೆ ಬದಲಾಯಿಸೋಣ
ನಮ್ಮ ಫೈಲ್ ನ ಹೆಸರು multilevelಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ಇಲ್ಲಿ ನಾವು ಟೋಟಲ್ ಎನ್ನುವ ವೇರಿಯಬಲ್ ಅನ್ನು exam inherit ಎನ್ನುವ ಕ್ಲಾಸ್ನ ಪಬ್ಲಿಕ್ ವೇರಿಯಬಲ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ಇದು ಏಕೆಂದರೆ ಪ್ರೈವೇಟ್ ಮೆಂಬರ್ಸ್ ಗಳು ಡಿರೈವ್ಡ್ ಕ್ಲಾಸ್ನಿಂದ ಆಕ್ಸೆಸ್ ಮಾಡಲ್ಪಡುವದಿಲ್ಲ
ಇಲ್ಲಿ ನಾವು ಗ್ರೇಡ್ ಎನ್ನುವ ಇನ್ನೊಂದು ಕ್ಲಾಸ್ ಅನ್ನು ಹೊಂದಿದ್ದೇವೆ
ಇದು exam inherit ಎನ್ನುವ ಕ್ಲಾಸ್ ಅನ್ನು ಇನ್ಹೆರಿಟ್ ಮಾಡುತ್ತದೆ
ಗ್ರೇಡ್ ಎನ್ನುವುದು ಡಿರೈವ್ಡ್ ಕ್ಲಾಸ್ ಆಗಿದೆ
ಮತ್ತು ಗ್ರೇಡ್ ಎನ್ನುವ ಕ್ಲಾಸ್ ಗೆ exam inherit ಎನ್ನುವುದು ಬೇಸ್ ಕ್ಲಾಸ್ ಆಗಿದೆ
exam inherit ಎನ್ನುವ ಕ್ಲಾಸ್ನ ಎಲ್ಲ ಫಂಕ್ಶನ್ ಮತ್ತು ಡೇಟಾಗಳು ಗ್ರೇಡ್ ಎನ್ನುವ ಕ್ಲಾಸ್ ಗೆ ಇನ್ಹೆರಿಟ್ ಆಗುತ್ತವೆ
ಇಲ್ಲಿ ನಾವು ಎವಿಜಿ ಎನ್ನುವುದನ್ನು ಗ್ರೇಡ್ ಎನ್ನುವ ಕ್ಲಾಸ್ ನ ಪ್ರೈವೇಟ್ ಮೆಂಬರ್ ಎಂದು ಮತ್ತು ಅವೆರೇಜ್ ಎನ್ನುವ ಫಂಕ್ಶನ್ ಅನ್ನು ಪಬ್ಲಿಕ್ ಫಂಕ್ಶನ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ಆಮೇಲೆ ನಾವು ಕ್ಲಾಸ್ ಅನ್ನು ಕ್ಲೋಸ್ ಮಾಡುತ್ತೇವೆ
ಇಲ್ಲಿ ನಾವು ಅವೆರೇಜ್ ಎನ್ನುವ ಫಂಕ್ಶನ್ ಅನ್ನು ಸರಾಸರಿಯನ್ನು ಎವರೇಜ್ ಕಂಡುಹಿಡಿಯಲು ಉಪಯೋಗಿಸುತ್ತೇವೆ
ನಂತರ ಅವೆರೇಜ್ ಅನ್ನು ನಾವು ಪ್ರಿಂಟ್ ಮಾಡುತ್ತೇವೆ
ಗ್ರೇಡ್ ಕ್ಲಾಸ್ನ ಜಿಡಿ ಎನ್ನುವ ಒಂದು ಒಬ್ಜೆಕ್ಟ್ ಅನ್ನು ಮೈನ್ ಫಂಕ್ಶನ್ ನ ಒಳಗಡೆ ನಾವು ಕ್ರಿಯೇಟ್ ಮಾಡುತ್ತೇವೆ
ಈ ಜಿಡಿ ಎನ್ನುವ ಒಬ್ಜೆಕ್ಟ್ ಅನ್ನು ಬಳಸಿ ನಾವು ಎಲ್ಲ ಫಂಕ್ಶನ್ ಗಳನ್ನು ಕಾಲ್ ಮಾಡುತ್ತೇವೆ
gdinput input exam ಡಿಸ್ಪ್ಲೇ display exam ಮತ್ತು ಫಂಕ್ಶನ್ ಅವೆರೇಜ್
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ಗ್ರೇಡ್ ಎನ್ನುವುದು ಡಿರೈವ್ಡ್ ಕ್ಲಾಸ್ ಆಗಿರುವುದನ್ನು ನೀವು ನೋಡಬಹುದು
ಮತ್ತು exam inherit ಎನ್ನುವುದು ಗ್ರೇಡ್ ನ ಬೇಸ್ ಕ್ಲಾಸ್ ಆಗಿದೆ
ಮತ್ತು ಇಲ್ಲಿ exam inherit ಎನ್ನುವುದು ಡಿರೈವ್ಡ್ ಕ್ಲಾಸ್ ಆಗಿದೆ
ಮತ್ತು ಸ್ಟುಡೆಂಟ್ ಎನ್ನುವುದು exam inherit ಎನ್ನುವುದಕ್ಕೆ ಬೇಸ್ ಕ್ಲಾಸ್ ಆಗಿದೆ
ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿರಿ
ಕಂಪೈಲ್ ಮಾಡಲು g ಸ್ಪೇಸ್ multilevelಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಮುಲ್ ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
mul ಡಾಟ್ ಸ್ಲ್ಯಾಷ್ ಮಲ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಇಲ್ಲಿ ನಾವು ಹೀಗೆ ನೋಡುತ್ತೇವೆ Enter ರೋಲ್ no ನಾನು 2 ನ್ನು ಎಂಟರ್ ಮಾಡುತ್ತೇನೆ
Enter Name ನಾನು ಪ್ರಥಮ್ ಎಂದು ಎಂಟರ್ ಮಾಡುತ್ತೇನೆ
Enter ಮಾರ್ಕ್ಸ್ ಒಎಫ್ ಸಬ್ಜೆಕ್ಟ್1 ನಾನು 65 ಎಂದು ಸಬ್ಜೆಕ್ಟ್2 ಅನ್ನು 67 ಎಂದು ಮತ್ತು ಸಬ್ಜೆಕ್ಟ್3 ಅನ್ನು 82 ಎಂದು ಕೊಡುವೆನು
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ರೋಲ್ ನೋ is 2 ನೇಮ್ is ಪ್ರಥಮ್ ಟೋಟಲ್ is 214 ಮತ್ತು ಅವೆರೇಜ್ is 71 ಇಲ್ಲಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿರುತ್ತೇವೆ
ನಾವು ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಸಂಕ್ಷಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಇನ್ಹೆರಿಟೆನ್ಸ್ ಮತ್ತು ಇನ್ಹೆರಿಟೆನ್ಸ್ ನಲ್ಲಿಯ ಪ್ರಕಾರಗಳನ್ನು ನಾವು ಕಲಿತೆವು
ಒಂದು ಅಸೈನ್ಮೆಂಟ್ ಎಂದು ಶೇಪ್ ಎನ್ನುವ ಕ್ಲಾಸನ್ನು ಕ್ರಿಯೇಟ್ ಮಾಡಲು ಒಂದು ಪ್ರೊಗ್ರಾಮನ್ನು ಬರೆಯಿರಿ
ಆಮೇಲೆ ಈ ಕ್ಲಾಸ್ ನಲ್ಲಿ ಆರಿಯಾ ಮತ್ತು ಪೆರಿಮೀಟರ್ ಎನ್ನುವ ಎರಡು ಫಂಕ್ಶನ್ ಗಳನ್ನು ಕ್ರಿಯೇಟ್ ಮಾಡಿರಿ
ನಂತರ ಚೌಕೋನ ಆಯತಾಕಾರ ಮತ್ತು ವರ್ತುಲಗಳಂತಹ ವಿವಿಧ ಆಕಾರಗಳ ವಿಸ್ತೀರ್ಣ ಏರಿಯಾ ಹಾಗೂ ಪರಿಧಿ ಪೆರಿಮೀಟರ್ ಗಳನ್ನು ಕಂಡುಹಿಡಿಯಿರಿ
ಈ ಕೆಳಗಿನ ಲಿಂಕ್ನಲ್ಲಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಈ ಈ ಮೇಲ್ ಗೆ ಬರೆಯಿರಿ
ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು